ಮೇಲ್ಭಾಗದಲ್ಲಿ ಒಂದು ಬಲ್ಪ್ ಅನ್ನು ಸಹ ನೋಡಬಹುದಾಗಿದೆ ಅಕ್ಕ-ಪಕ್ಕದಲ್ಲಿ ಲೈಟಿಂಗ್ ಮತ್ತು ಲೈಟ್ ಕಂಬಗಳನ್ನು ನೋಡಬಹುದು ಸುತ್ತ ಮುತ್ತ ಗಿಡ ಮರಗಳನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ.

ಮೆಟ್ಟಿಲನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ ಸುತ್ತಲೂ ಗಿಡ ಮರಗಳನ್ನು ಸಹ ನಾವಿಲ್ಲಿ ನೊಡಬಹುದಾಗಿದೆ ಹಾಗು ಗೋಡೆಯ ಮೇಲೆ ಕೆಲವು ಪೋಸ್ಟರ್ಸ್ ಅನ್ನು ಸಹ ಇಲ್ಲಿ ನಾವು ಕಾಣಬಹುದಾಗಿದೆ.